ಮತ್ತು ಚಾಕಲೇಟ್ ಗಳಿವೆ ಎಲ್ಲೋ ಕಲರ್ ಬಾಕ್ಸ್ ಗಳಿದೆ.

ಅದನ್ನು ಆ ಲಿಂಗಕ್ಕೆ ಗೇಟಿನ ತರಹ ಮಾಡಿ ಮುಚ್ಚಿಲು ಕೂಡ ನಿರ್ಮಿಸಿದ್ದಾರೆ ನಂದಿಯೂ ಹಾಗೆ ಇದೆ.

ಹಾಗೇ ಅಲ್ಲಿ ಒಂದು ಫ್ಯಾನ್ ಕೂಡ ಇದೆ ಹಾಗು ಬ್ಲಾಕ್ ಕಲರ್ ಕಾರ್ಪೆಟ್ ಕೂಡ ಇದೆ.

ಅದರ ಅದರಲ್ಲಿರುವ ರೋರ್ ರೋ ಗಳು ಮಾಡಲಾಗಿದೆ ಯಾವ್ ಯಾವ್ ಟ್ಯಾಬ್ಲೆಟ್ ಎಲ್ಲೆಲ್ಲಿ ಇರಬೇಕು ಮಾಯಿಶ್ಚರೈಸರ್ ಪರ್ಫ್ಯೂಮ್ಸ್ ಎಲ್ಲಾ ಕೂಡ ಇವೆ ಹಾಗು ಮಕ್ಕಳ ಪ್ಯಾಂಪರ್ಸ್ ಕೂಡ ಇವೆ.

ಹಾಗು ಅಲ್ಲಿ ಸ್ವಿಚ್ ಬಟನ್ ಆನ್ ಮತ್ತು ಆಫ್ ಮಾಡಲೇ ಇದೆ ಹಾಗೆ ಅದುರುಗಡೆ ಒಂದು ಡ್ರಮ್ ಕೂಡ ಇದೆ.

ಆದರ ಎರಡುಗಡೆ ಅದು ಎರಡು ಬೈಕುಗಳಿವೆ.

ಒಂದು ಕೆ_ಜಿ ಎರಡು ಕೆ_ಜಿ ಮೂರು ಕೆ_ಜಿ ಹಲವಾರು ತರಹದ ಕೇಜಿಗಳ ಇರುತ್ತವೆ.

ಇದು ಒಂದು ಬುಕ್ ಸ್ಟಾಲ್ ಆಗಿದೆ ಅಲ್ಲಿ ಒಂದು ಜೆರಾಕ್ಸ್ ಮೆಷಿನ್ ಕೂಡ ಇದೆ.

ಮನೆ ಮೇಲೆ ಲೈಟ್ಸ್ ಎಲ್ಲಾ ಹಾಕಿದ್ದಾರೆ ನೀರಿದೆ ಮತ್ತೆ ಅಲ್ಲಿ ಹೂವಿನ ಹಾರ ಕೂಡ ಹಾಕಲಾಗಿದೆ.

ಇದು ಒಂದು ಆರ್ಸೀಸೆ ಹಾಕುವ ಚಿತ್ರವಾಗಿದ್ದು ಅದಕ್ಕೆ ಹಲವಾರು ತ ಪಿಲ್ಲರ್ ಗಳನ್ನು ಹಾಕಲಾಗಿದೆ.

ಹಾಗೆ ಎರಡು ಕಟ್ಟಿಗೆಗಳನ್ನು ಜೋಡಿಸಿ ನಿಲ್ಲಿಸಲಾಗಿದೆ.

ಅದರಲ್ಲಿ ಕೆಂಪು ಕಲರ್ದು ಒಂದು ಮೂರು ನೀಲಿ ಬಣ್ಣದಾಗಿವೆ.

ಇದು ಒಂದು ಬಟ್ಟೆ ಅಂಗಡಿ ಆಗಿದ್ದು ಅಲ್ಲಿ ಹಲವಾರು ತರಹದ ಬಟ್ಟೆಗಳಿವೆ ಅದರ ಮುಂದೆ ಒಂದು ಕಾರ್ ನಿಂತಿದೆ.

ಅಲ್ಲಿ ಹಲವಾರು ಜನರು ಹೋಗುತ್ತಿದ್ದಾರೆ ಒಬ್ಬ ವ್ಯಕ್ತಿ ಅಲ್ಲಿ ನಿಂತು ನೋಡುತ್ತಾ ಇದ್ದಾನೆ ಒಂದು ಸೈಕಲ್ ಕೂಡ ಅಲ್ಲಿ ಇದೆ.